ಟ್ರಯಾಂಗಲ್ ರೂಪದಲ್ಲಿ ಹಾಕಿದಾರೆ ರೆಡ ಕಲರ್ ಪೈಂಟ್ ಮಾಡಿದ್ದಾರೆ ಅದರ್ ಮುಂದೆ ಪಾರ್ಕ್ ಒಂದು ಬೈಕ್ ಗಳೆಲ್ಲ ನೀತಿದ್ದಾವೆ ಮರಗಳು--

ಕೋಟೆಯ ರೀತಿಯ ಯಲ್ಲಿರುವ ಚಿತ್ರದುರ್ಗದ ಕೋಟೆ ಹಾಗೆ ಇರುವಂಥ ಕಲ್ಲುಗಳ ರೀತಿಯಲ್ಲೇ ಇದು ಕೂಡ ವಿಧ ವಿಧವಾದ ಕಲ್ಲುಗಳಿಂದ ಕೂಡಿದೆ.

ಈ ಚಿತ್ರಣದಲ್ಲಿ ಒಂದು ಸಣ್ಣದಾದ ಹಳ್ಳದ ಹಳ್ಳ ಅಥವಾ ಕೆರೆ ಅದರ ಚಿತ್ರವಾಗಿದೆ ಸುತ್ತಲೂ ಗಿಡಮರಗಳಿವೆ. ಇದು ಒಂದು ಅಕ್ಕ ಪಕ್ಕ ಅದಲ್ಲ ಅದರ ಹಿಂದೆ ಬಿಲ್ಡಿಂಗ್ ಎಲ್ಲಾ ಇದಾವೆ.

ಇದು ಬಳ್ಳಾರಿಯ ಚಿತ್ರಣವಾಗಿದ್ದು ಇದು ಬಳ್ಳಾರಿ ಮಹಾನಗರ ಪಾಲಿಕೆಯ ಒಂದು ಕಾರ್ಪೋರೇಶನ್ ಆಂಡ್ ಬಳ್ಳಾರಿ ಸಿಟಿ ಒಫ್ ಕಾರ್ಪೋರೇಶನ್ ಆಫೀಸ್ ಆಗಿದೆ ಇದು ಪುರಸಭೆಯಾಗಿದೆ.

ಮ್ಯೂಸಿಕ್ ನ ಒಂದು ಬಾಗವದು ಇದನ್ನು ಆರ್ಕೆಸ್ಟ್ರಾ ದಲ್ಲಿ ಫುನ್ಕ್ಷನ್ ಗಳಲ್ಲಿ ಇದನ್ನ ಇಟ್ಟು ಬಳಸುತ್ತಾರೆ ಒಂದು ಸೌ ಸೌಂಡ್ ವೇರಿಯೇಷನ್ ಆಗಿ ಅದು ಕಲರ್ಸ್ ಕೂಡ ಬಳಸುತ್ತಾರೆ.

ಇದು ಬಳ್ಳಾರಿಯ ಒಂದು ಚಿತ್ರಣವಾಗಿದ್ದು ಒಂದು ಒಂದು ಫ್ಯಾಕ್ಟರಿ ಅಥವಾ ಕಂಪನಿ ಗಳ ರೀತಿಯಲ್ಲಿ ಕೂಡಿದ್ದು ಅಕ್ಕಪಕ್ಕ ಬೆಟ್ಟಗುಡ್ಡಗಳು ಕೂಡಿದ್ದು ಇದು ಬಿಲ್ಡಿಂಗ್ ಗಳು ಅಕ್ಕಪಕ್ಕಾನೇ ಒಂದ್ರ್ ಒಂದ್ರ್ ಪಕ್ಕದಲ್ಲಿ ಒಂದ್ರ್ ಪಕ್ಕ ಅಂತ ಹೇಳಿ ಜೋಡಿಸಿದ್ದಾರೆ.

ಅದರ ಮುಂದೆ ಕೂಡ ಚಿಕ್ಕ್ ಚಿಕ್ಕದಾದ ಮನೆಗಳಿವೆ ರೋಡು ಗಳಿವೆ ವೆಹಿಕಲ್ ಕೂಡ ಓಡಾಡ್ತಾ ಇದ್ದವೇ ಜನಗಳು ಎಲ್ಲ ಇದು ಒಂತರ ಬ್ಯಾಕ್ಗ್ರೌಂಡ್ ವೈಟ್ ಅಂಡ್ ಬ್ಲಾಕ್ ಕೂಡ ಆಗಿದೆ.

ಸೂಚಿಸಲು ಬಣ್ಣ ಪೈಂಟ್ ಮಾಡಿದ್ದಾರೆ. ಅದರ ಮೇಲೆ ಎಲ್ಲಾ ಲೋನ್ ಗಳನ್ನಾ ರೀತಿಯ ಅವಶ್ಯಕತೆಗಳನ್ನ ಇಟ್ಟಿದ್ದಾರೆ.